ಮತ್ತಿದು ಪವರ್ ಜೆನೆರೇಟರ್ ಇದ್ದಾಗ ಇಲ್ಲೊಂದ್ ಗಿಡ ಇದೆ.

ಕ್ಲಾಕ್‌ಟವರ್ ನೋಡು ಅಂತ ಯೋಚನೆ ಇ ಕ್ಲಾಕ್‌ಟವರ್--

ಬಂಡೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಕೋಟೆ ಸುತ್ತಮುತ್ತಲು ವೀವ್ಸ್ ಫಾರೆಸ್ಟ್ .

ಇದರ ಒಳಗೆ ಎರಡು ಸೆಂಟರ್ಗಳು ಕೂಡ ಇದಾವೆ. ಬಜಾಜ್ ದಿವಾಕರ್ ಫಿಟ್ನೆಸ್ ಜಿಮ್ ಅಂತ--